ಎಕ್ಸಿಬಿಷನ್ ರೀತಿಯಲ್ಲಿ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿ ಕಾಣಿಸುತಲಿದೆ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತಿದೆ ಬಲೂನ್ಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಗಿ ಕಾಣಿಸುತ್ತಿದೆ ಬಲೂನ್ಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಗಿದ್ದು ಬಲೂನ್ಗಳು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.

ಜನದಿಂದ ಕೂಡಿದೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಿರುವ ಜನಗಳಿಂದ ಕೂಡಿದೆ. ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತೆ ಐದು ಮಕ್ಕಳಿಂದ ಕೂಡಿದೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾ ಇದೆ. ತುಂಬಾ ಚನ್ನಾಗಿದೆ ನೋಡಲು ತುಂಬಾ ಸ್ಪೆಷಲ್ ಆಗಿ ಕಾಣಿಸುತ್ತಿದೆ.

ನೋಡಲು ತುಂಬ ಚೆನ್ನಾಗಿ ಕಾನಿಸ್ತಾಇದೆ ಇದು ಮುದ್ದಾಡರೀತಿಯಲ್ಲಿ ಕಾಣಿಸುತ್ತ ಇದೆ.

ಇಲ್ಲಿ ಒಬ್ಬ ವ್ಯಕ್ತಿ ಕೂಡ ಕುಳಿತುಕೊಂಡು ನೋಡಲು ತುಂಬಾ ಚನ್ನಾಗಿ ಕಾನುಸುತ್ತಿರುವ ವ್ಯತಿಗಳಿಂದ ಕೂಡಿದೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಿದೆ ತುಂಬಾ ಚನ್ನಾಗಿ ಕಾಣಿಸುತ್ತಾಯಿದೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯಿದೆ ವ್ಯಕ್ತಿ ತುಂಬಾ ಚನ್ನಾಗಿ ಕಾಣಿಸುತ್ತಿದೆ.